ಇಲ್ಲಿ ಒಬ್ಬ ಮಹಿಳೆ ಒಂದು ಮಗುವನ್ನು ಆಟವಾಡಿಸಿಕೊಂಡು ನಿಂತಿದ್ದಾಳೆ. ಎಡಭಾಗದಲ್ಲಿ ಒಂದು ತೆಂಗಿನ ಮರವಿದ್ದು ಹಚ್ಚ ಹಸಿರಿನಿಂದ ಕೂಡಿದೆ.

ಇದು ಒಂದು ಅದ್ಬುತವಾದ ಚಿತ್ರವಾಗಿದೆ. ಇಲ್ಲಿ ತುಂಬಾ ಸಲಾಕೆಯನ್ನು ಮಾಡಿದೆ ಇಲ್ಲಿ ಆಟಿಕೆ ಇದೆ. ಇಲ್ಲಿ ಇಬ್ಬರು ಬಾಲಕರು ಆಟವಾಡುತ್ತಿದ್ದಾರೆ. ಇಲ್ಲಿ ಅನೇಕ ಗಿಡಗಳನ್ನು ಕಾಣಬಹುದು. ಅವು ಹಚ್ಚಹಸಿರಿನಿಂದ ಕೂಡಿದೆ.

ಇಲ್ಲಿ ಅನೇಕ ಟೀ ಸ್ಟಾಲ್ ನಲ್ಲಿ ಅನೇಕ ರು ಕುಳಿತಿದ್ದಾರೆ ಇಲ್ಲಿ ಅನೇಕ ಚಿಪ್ಸ್ ಗಳನ್ನು ಕಾಣಬಹುದಾಗಿದೆ ದೂರದಲ್ಲಿ ಒಂದು ಮರವಿದ್ದು ಅದು ಹಚ್ಚ ಹಸುರಿನಿಂದ ಕೂಡಿದೆ ಇಲ್ಲಿ ವಿದ್ಯುತ್ ಕಂಬವನ್ನು ಕಾಣಬಹುದಾಗಿದೆ.

ಪಿ ಸಿ ಯನ್ನು ಕಾಣಬಹುದು ಇಲ್ಲಿ ಅನೇಕ ಲೈಟುಗಳಿದ್ದು ಅವು ಉರಿಯುತ್ತಿವೆ ಒಂದು ಡಸ್ಟ್‌ಬಿನ್‌ ಅನ್ನು ಕಾಣಬಹುದಾಗಿದೆ.

ಕೆಲಸ ಮಾಡುತ್ತಿದ್ದಾನೆ ಇಲ್ಲಿ ಒಂದ ಬಾಗಿಲನ್ನು ಕಾಣಬಹುದಾಗಿದೆ ಇಲ್ಲಿ ಕಟ್ಟಿಗೆಯಿಂದ ಮಾಡಿದ ಡಿಸೈನ್‌ ನ್ನು ಕಾಣಬಹುದಾಗಿದೆ.

ಇದೊಂದು ಬಿಲ್ಡಿಂಗ್ನ ಚಿತ್ರವಾಗಿದೆ ಇದೊಂದು ಕಾರ್ ಮಾರುವ ಚಿತ್ರವಾಗಿದೆ ಇಲ್ಲಿ ಅನೇಕ ಇದನ್ನು ಕಾಣಬಹುದಾಗಿದೆ ಎಡಭಾಗದಲ್ಲಿ --

ಇದು ಅದ್ಭುತವಾದ ಚಿತ್ರವಾಗಿದೆ ಇಲ್ಲಿ ಅನೇಕ ಜನ ಸುತ್ತುತ್ತಾರೆ ಇಲ್ಲಿ ಅನೇಕ ಊಟವನ್ನು ತಯಾರಿ ಮಾಡಿ ಇಡಲಾಗಿದೆ ಇಲ್ಲಿ ಅನೇಕ ಕೆಲಸಗಾರರು ಊಟವನ್ನು ಸರ್ವ್ ಮಾಡುತಿದ್ದಾರೆ ಇಲ್ಲಿ ಅನೇಕ ಲೈಟ್ ಅಹ್ ಅಹ್ ಅಹ್ ಇಲ್ಲಿ ಅನೇಕ ಮರಗಳು ಹಚ್ಚು ಹಸಿರಾಗಿದೆ.

ಫುಡ್‌ ಪಾಯಿಂಟ್‌ ಆಗಿದೆ ಇಲ್ಲಿ ಅನೇಕ ರೀತಿಯ ಫುಡ್‌ ಗಳ ಅಡ್ವರ್ಟೈಸ್ಮೆಂಟ್ ಅನ್ನು ಬೋರ್ಡ್ ಗಳನ್ನು ಹಾಕಲಾಗಿದೆ ಇಲ್ಲಿ ಒಂದು ಎಲ್_ಇ_ಡಿ ಸ್ಕ್ರೀನ್ ಅನ್ನು ಕಾಣಬಹುದು ಮತ್ತು ಹಲವು ವಾಟರ್‌ ಬಾಟಲ್‌ ಗಳನ್ನು ಕಾಣಬಹುದಾಗಿದೆ ಮತ್ತು ಫೋನ್ ಪೇ ಸ್ಕ್ಯಾನರ್ ಗಳನ್ನು ಕಾಣಬಹುದಾಗಿದೆ ಇಲ್ಲಿ ಒಂದು ಕುರ್ಚಿಯನ್ನು ಇಡಲಾಗಿದೆ.

ಇದು ಒಂದು ಕಾರ್ಯನಿವರ್ಹಿಸುತ್ತಿರುವ ಕಟ್ಟಡದ ಚಿತ್ರವಾಗಿದೆ ಇಲ್ಲಿ ಅನೇಕ ಕಟ್ಟಿಗೆಯ ಕೋಲನ್ನು ಕಾಣಬಹುದಾಗಿದೆ ಇಲ್ಲಿ ಶ್ರೀ ಜಂಗ್ ರೋಡ್ ಸಿಮೆಂಟ್ ಎಂಬ --

ಅಡ್ವಟೈಸ್ಮೆಂಟನ್ನು ಕಾಣಬಹುದಾಗಿದೆ ಇಲ್ಲಿ ಸಣ್ಣ ಮರದಿಂದ ಹಚ್ಚಹಸಿರಿಂದ ಕೂಡಿದೆ ದೂರದಲ್ಲಿ ಅನೇಕ ಎತ್ತರದ ಬಿಲ್ಡಿಂಗನ್ನು ಕಾಣಬಹುದಾಗಿದೆ .